ಇದು ಒಂದು ಚರ್ಚ್ ಚರ್ಚ್ಯಿಂದು ಫೋಟೋ ಈ ಫೋಟೋದಾಗ ಒಂದು ಆರು ಏಳು ಲೆಯರ್ಸ್ ಇಂದು ಬಿಲ್ಡಿಂಗ್ ಅಂದ್ರೆ ತೂಂಬ್ ಕಣ್ಣತಾಯತಿ ಆದ್ರ ಮೇಲ್ಗಡಿಕ್ಕೆ--

ಇದು ಚಿಗುರು ಬಿದ್ದೋರೋದಿಂದ ಇದು ಬೇಸ್ಗೆ ಕಾಲ್ದ ಇರ್ಬಹುದು ಬೇಸ್ಗೆ ಕಾಲ್ದಗೆ ಸಾಮಾನ್ಯ ವಾಗಿ ಚಿಗುರುಗಳ್ ಬರ್ತಾವು ಹಂಗಾಗಿ ಇವು ಜಿಂಕೆಗಳು ಬಂದಿ ಇಲ್ಲಿ ಚಿಗರ್ ತಿಂತದ.

ಈ ನಿವೇಶನದಂಗ್ ಯಾರು ಬಂದಂಗ್ ಕಾಣಲ್ಲ ಆಮೇಲ್ ಬಾವೆಗ್ ಯಾರಾರು ಬಿಡಗಿದ್ದರೋ ಅಂತ ಗೇಟ್ ಹಸ್ಕಂಡ್ ಪ್ರೊಟೆಕ್ಷನ್ ಮಾಡ್ಕಂಡರ್.

ಲಕ ಲಕ ಹೋಳಿತಯ್ತೆ ಟೇಬಲ್ ಗಳು ಏನ್ ಆಯ್ತೆ ರೀ ದೊಡ್ಡ ದೊಡ್ಡ ವಾಷಿಂಗ್ ಮೆಷಿನ್ ಆಹ್ ಅವು ಬೇರೆನೆ ಆಯ್ತೆ ಬಿಡ್ --

ಒಂದು ಮನೆದು ಬೆಡ್ರೂಮ್ ಅಥವಾ ಲಾಡ್ಜ್ ಬೆಡ್ರೂಮ್ ಗೊತ್ತಿಲ್ಲ ಲಾಡ್ಜು ಸಾಮಾನ್ಯವಾಗಿ ಲಾಡ್ಜ್ ಬೆಡ್ರೂಮ್ ಮನೆ ತರ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರಿ.

ಇಲ್ಲಿ ಬಂಧನ್ ತರ ಕಸ್ಟಮರ್ ಈ ಲಾಡ್ಜ್ ಒಳಗಡೆ ಬರುವಂತಹ ವಾರ್ಡ್ರೋಬ್ಒಳಗೆ ಅವ್ರ್ ತಂದಿರೋ ಲಗೆಜು ವಾರ್ಡ್ರೋಬ್ ಒಳಗೆ ಅವ್ರ್ ತಂದಿರೋ ಲಗೆಜು ಇತರ ವಾರ್ಡ್ರೋಬ್ ಮಾಡಿದ್ದಾರೆ.

ಒಂದು ಭಾರೀ ರೋಡ್ ಕಟ್ಟಡ ಐತ್ರಿ ಇದು ಈ ಕಟ್ಟಡ ಕಲ್ಲಿನ ಮಾಡಿದ್ದು ಮುಂದಗಡೆ ಅಲಂಕಾರ ಮಾಡಿದ್ದಾರೆ ಸ್ಟ್ರೈಟ್ ಕಲ್ಲುಗಳು ಒಂದರ ಮೇಲೊಂದು ನಿಲ್ಸರ ಇದು ಒಂತರ ಹೊಸ ವಿನ್ಯಾಸತರ ಕಾಣ್ತಿದೆ